ಹ ನಾವು ಯಾವ ಸ್ಥಳಕ್ಕೆ ತಲುಪಿದ್ದೇವೆ ಎಂದು ಗೊತ್ತಾಗು --

ಪ್ಯೂರ್ ವೆಜ್ ಅವರಿಗೆ ಹೆಲ್ಪ್ ಆಗುತ್ತೆ ಆ ಎಲ್ಲ ಕಡೆ ಹೋಗೋದ್ರಿಂದ ಹೆಲ್ಪ್ ಆಗುತ್ತೆ .

ಹಮ್ ಹೋಲ್ ಸೇಲ್ ರೀತಿಯಲ್ಲಿ ಸಿಗುವುದರಿಂದ ನಮಗೆ ಕಡಿಮೆ ದರದಲ್ಲಿ ಹೆಚ್ಚು ಮೀನುಗಳು ದೊರೆಯುತ್ತವೆ.

ಆ ಇದು ಒಂದು ಹುಡುಗಿಯು ಮಿ ಕನ್ನಡಿಯ ಮುಂದೆ --

ಹಾಗೆ ನಮ್ಮ ಭಾರತ ಮಾತೆ ಭಾರತಾಂಬೆಯನ್ನು ನಾವು ಇಲ್ಲಿ ಕಾಣಬಹುದು.

ಈ ದೇವಸ್ಥಾನಕ್ಕೆ ಬಂದು ಯಾ ಭೇಟಿಯನ್ನು ನೀಡಿ --